ಲಿಬ್ರಿಆಫಿಸ್ ಸಿಎಎಲ್ಸಿ ನಲ್ಲಿ ಚಿತ್ರಗಳನ್ನು ಸೇರಿಸುವ ಸ್ಫೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ದಾಖಲೆಗಳಿಗೆ ಚಿತ್ರದ ಕಡತವನ್ನು ಸೇರಿಸಲು ಕಲಿಯಲಿದ್ದೇವೆ
ಉದಾಹರಣೆಗಾಗಿ ಜೆಪಿಇಜಿ ಪಿಎನ್ಜಿ ಅಥವಾ ಬಿಎಂಪಿ
ಉಬುಂಟು ಲಿನಕ್ಸ್ ವರ್ಷನ್ ನ 1004 ಆವೃತ್ತಿಯನ್ನು ಮತ್ತು ಲಿಬ್ರಿಆಫಿಸ್ ಸೂಟ್ ವರ್ಷನ್ ನ 334 ಆವೃತ್ತಿಯನ್ನು ಉಪಯೋಗಿಸುತ್ತಿದ್ದೇವೆ
ಸ್ಪ್ರೆಡ್ ಶೀಟ್ ಗೆ ಚಿತ್ರಗಳನ್ನು ಗ್ರಾಫಿಕ್ ಪ್ರೋಗ್ರಾಮ್ ನ ಮೂಲಕ ಇಮೇಜ್ ಫೈಲ್ ಅನ್ನು ಕ್ಲಿಪ್ ಬೋರ್ಡ್ ಅಥವಾ ಗ್ಯಾಲರಿಯ ಸಹಾಯದಿಂದ ನೇರವಾಗಿ ಸೇರ್ಪಡಿಸಬಹುದು
ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ
personal finance trackerಒಡಿಎಸ್ ಸ್ಪ್ರೆಡ್ ಶೀಟ್ ಅನ್ನು ಓಪನ್ ಮಾಡೋಣ
ಮೊದಲಿಗೆ ಶೀಟ್ 2 ಅನ್ನು ಆರಿಸಿ
ಈ ಹಾಳೆಗೆ ಚಿತ್ರಗಳನ್ನು ಸೇರಿಸೋಣ
ಒಂದು ಕೋಶವನ್ನು ಮೊದಲು ಸೆಲೆಕ್ಟ್ ಮಾಡಿಕೊಂಡು ನಂತರ ಚಿತ್ರವನ್ನು ಸೇರಿಸುವುದು ಒಳಿತು
ನಿಮ್ಮ ಗಣಕಯಂತ್ರದಲ್ಲಿ ಚಿತ್ರವು ಈಗಾಗಲೇ ಸೇರ್ಪಡೆಗೊಂಡಿದ್ದರೆ ನೀವು ಇನ್ಸರ್ಟ್ ವಿಕಲ್ಪವನ್ನು ಕ್ಲಿಕ್ ಮಾಡುವುದರ ಮೂಲಕ ಚಿತ್ರವನ್ನು ಹಾಳೆಯಲ್ಲಿ ಸೇರ್ಪಡೆಗೊಳಿಸಬಹುದು
ನಂತರ ಪಿಕ್ಚರ್ ವಿಕಲ್ಪವನ್ನು ಕ್ಲಿಕ್ ಮಾಡಿ ಮತ್ತು ಫ್ರಾಮ್ ಫೈಲ್ ವಿಕಲ್ಪವನ್ನು ಸೆಲೆಕ್ಟ್ ಮಾಡಿ
ನೀವು ಸೇರಿಸಲು ಇಚ್ಛಿಸುವ ಚಿತ್ರದ ನೆಲೆಯನ್ನು ಗೊತ್ತುಪಡಿಸಿ
ಡೆಸ್ಕ್ ಟಾಪ್ ನಲ್ಲಿ ಇಮೇಜಸ್ ಫೋಲ್ಡರ್ ನಲ್ಲಿ ಕೆಲ ಚಿತ್ರಗಳನ್ನು ಈಗಾಗಲೇ ಸಂಗ್ರಹಿಸಿದ್ದೇನೆ
ಅಲ್ಲಿ ಇಮೇಜ್1 ಅನ್ನು ಆರಿಸುತ್ತೇನೆ
ಲೊಕೇಷನ್ ಕ್ಷೇತ್ರದಲ್ಲಿ ಚಿತ್ರದ ಹೆಸರು ಪ್ರದರ್ಶಿತವಾಗಿರುವುದನ್ನು ನೋಡಬಹುದಾಗಿದೆ
ಒಪೆನ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಸ್ಪ್ರೆಡ್ ಶೀಟ್ ನಲ್ಲಿ ಚಿತ್ರವು ಪ್ರದರ್ಶಿತವಾಗಿರುವುದನ್ನು ಗಮನಿಸಿ
ಇದನ್ನು ಲಿಂಕ್ ಮಾಡುವ ಮೂಲಕ ಇನ್ನೊಂದು ಚಿತ್ರವನ್ನು ಸೇರಿಸೋಣ
ಮೊದಲಿಗೆ ಒಂದು ಕೋಶವನ್ನು ಆರಿಸೋಣ
ಇನ್ಸರ್ಟ್ ಮತ್ತು ಪಿಕ್ಚರ್ ಗಳನ್ನು ಕ್ಲಿಕ್ ಮಾಡೋಣ ಮತ್ತು ಫ್ರಾಮ್ ಫೈಲ್ ಅನ್ನು ಸೆಲೆಕ್ಟ್ ಮಾಡಿ ಇನ್ನೊಂದು ಚಿತ್ರವನ್ನು ಆಯ್ದುಕೊಳ್ಳಿ
ಇಮೇಜ್ 2 ಅನ್ನು ಕ್ಲಿಕ್ ಮಾಡಿ
ಚಿತ್ರವನ್ನು ದಾಖಲೆಯೊಂದಿಗೆ ಲಿಂಕ್ ಮಾಡಲು ಲಿಂಕ್ ವಿಕಲ್ಪವನ್ನು ಆರಿಸಿ ಮತ್ತು ಒಪೆನ್ ಅನ್ನು ಕ್ಲಿಕ್ ಮಾಡಿ
ಪ್ರದರ್ಶಿತವಾಗುವ ಡಯಲಾಗ್ ಬಾಕ್ಸ್ ನಲ್ಲಿ ಕೀಪ್ ಲಿಂಕ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಈಗ ಚಿತ್ರವು ಕಡತದೊಂದಿಗೆಫೈಲ್ ನೊಂದಿಗೆ ಲಿಂಕ್ ಆಗಿದೆ
ಲಿಂಕಿಂಗ್ ನಾವು ಪೈಲ್ ಅನ್ನು ಲಿಂಕ್ ಮಾಡಿದಾಗ ಮೊದಲಿಗೆ ಫೈಲ್ ಸೇವ್ ಅದಾಗ ಸ್ಪ್ರೆಡ್ ಶೀಟ್ ನ ಗಾತ್ರವನ್ನು ಕಡಿಮೆಗೊಳಿಸುತ್ತದೆ
ಇಲ್ಲಿ ನಮ್ಮ ಸ್ಪ್ರೆಡ್ ಶೀಟ್ ಯಾವ ಚಿತ್ರವನ್ನು ಹೊಂದಿಲ್ಲ
ಎರಡನೆಯದಾಗಿ ಇದು ಬಳಕೆದಾರನಿಗೆ ಎರಡೂ ಫೈಲ್ ಗಳನ್ನು ಪ್ರತ್ಯೇಕವಾಗಿ ಮಾರ್ಪಡಿಸಲು ಅವಕಾಶವನ್ನು ಕೊಡುತ್ತದೆ
ಇಮೇಜ್ ಫೈಲ್ ನಲ್ಲಿ ಮಾಡಿದ ಎಲ್ಲಾ ಬದಲಾವಣೆಗಳು ಸ್ಪ್ರೆಡ್ ಶೀಟ್ ನಲ್ಲಿನ ಲಿಂಕ್ ಆದ ಚಿತ್ರಕ್ಕೆ ಅನ್ವಯವಾಗುತ್ತವೆ
ಕಡತದೊಂದಿಗೆ ಲಿಂಕ್ ಆಗಿರುವ ಇಮೇಜ್ 2 ವಿನ ಬಣ್ಣವನ್ನು ಬೂದು ಬಣ್ಣಕ್ಕೆ ಪರಿವರ್ತಿಸೋಣ
ಈ ಚಿತ್ರವನ್ನು ಎಡಿಟ್ ಮಾಡಲು ಗಿಂಪ್ ಎಂಬ ಪಿಕ್ಚರ್ ಎಡಿಟರ್ ಅನ್ನು ಬಳಸುತ್ತಿದ್ದೇನೆ
ನಿಮ್ಮ ಯಂತ್ರದಲ್ಲಿ ಸ್ಥಾಪಿತವಗಿರುವ ಯಾವುದೇ ಎಡಿಟರ್ ಅನ್ನು ಬಳಸಬಹುದು
ಮೊದಲಿಗೆ personal finance trackerಒಡಿಎಸ್ ಅನ್ನು ಸೇವ್ ಮಾಡಿ ಮತ್ತು ನಂತರ ಕ್ಲೋಸ್ ಮಾಡಿ
ಅನಂತರ ಇಮೇಜ್ ಫೋಲ್ಡರ್ ಗೆ ಹೋಗಿ
ಇಮೇಜ್ 2 ಅನ್ನು ಆರಿಸಿ
ಈಗ ಮೊದಲು ರೈಟ್ ಕ್ಲಿಕ್ ಮಾಡಿ ಮತ್ತು ಒಪೆನ್ ವಿತ್ ಗಿಂಪ್ ಅನ್ನು ಸೆಲೆಕ್ಟ್ ಮಾಡಿ
ಗಿಂಪ್ ಯಲ್ಲಿ ಇಮೇಜ್ 2 ಓಪನ್ ಆಗುತ್ತದೆ
ಚಿತ್ರವನ್ನು ಬಣ್ಣದಿಂದ ಗ್ರೇಸ್ಕೇಲ್ ಗೆ ಬದಲಾಯಿಸೋಣ
ಈಗ ಚಿತ್ರವನ್ನು ಸೇವ್ ಮಾಡಿ ಮತ್ತು ಕ್ಲೋಸ್ ಮಾಡಿ
personal finance trackerಒಡಿಎಸ್ ಅನ್ನು ಓಪನ್ ಮಾಡಿ
ಇಮೇಜ್ 2 ಈಗ ಬೂದು ಬಣ್ಣದಲ್ಲಿ ಕಾಣುತ್ತದೆ
ಆದರೆ ಕಡತಗಳನ್ನು ಲಿಂಕ್ ಮಾಡಿದಾಗ ಆಗುವ ಪ್ರಮುಖ ಕೊರತೆಯೆಂದರೆ ನೀವು ಈ ಸ್ಪ್ರೆಡ್ ಶೀಟ್ ಅನ್ನು ಬೇರೆ ಗಣಕಯಂತ್ರಕ್ಕೆ ಅಥವಾ ಬಳಕೆದಾರರಿಗೆ ಕಳುಹಿಸಬೇಕಾದಾಗ ಸ್ಪ್ರೆಡ್ ಶೀಟ್ ಮತ್ತು ಇಮೇಜ್ ಫೈಲ್ ಎರಡನ್ನೂ ಕಳುಹಿಸಬೇಕಾಗುತ್ತದೆ
ಎಂದರೆ ನೀವು ಈ ಎರಡೂ ಕಡತಗಳನ್ನು ಸಂಗ್ರಹಿಡುವ ಸ್ಥಳವನ್ನು ಯಾವಾಗಲೂ ಗಮನದಲ್ಲಿಡಬೇಕು
ಈ ಚಿತ್ರವನ್ನು ಸ್ಪ್ರೆಡ್ ಶೀಟ್ ನ ಬಲ ಭಾಗಕ್ಕೆ ಕೊಂಡೊಯ್ಯೋಣ
ಚಿತ್ರಗಳನ್ನು ಸೇರ್ಪಡಿಸುವ ಇನ್ನೊಂದು ವಿಧಾನವೆಂದರೆ ನೀವು ಚಿತ್ರವನ್ನು ಸಂಗ್ರಹಿಸಿದ ಫೋಲ್ಡರ್ ನಿಂದ ನೇರವಾಗಿ ಚಿತ್ರವನ್ನು ಎಳೆದು ಡ್ರ್ಯಾಗ್ ನಿಮ್ಮ ಸ್ಪ್ರೆಡ್ ಶೀಟ್ ನಲ್ಲಿ ಬಿಡುವುದು
ಈಗ ಚಿತ್ರವನ್ನು ಡ್ರ್ಯಾಗ್ ಮಾಡಿ ಸ್ಪ್ರೆಡ್ ಶೀಟ್ ನಲ್ಲಿ ಬಿಡೋಣ
ಇಮೇಜ್ ಫೈಲ್ ಅನ್ನು ಡ್ರ್ಯಾಗ್ ಮಾಡಿ ಸ್ಪ್ರೆಡ್ ಶೀಟ್ ಒಳಗೆ ನಿಮಗೆ ಬೇಕಾದ ಸ್ಥಳದಲ್ಲಿ ಬಿಡಿ
ನಿಮ್ಮ ದಾಖಲೆಗೆ ಚಿತ್ರವು ಸೇರ್ಪಡೆಗೊಂಡಿರುವುದನ್ನು ಗಮನಿಸಿ
CTRL ಮತ್ತು Z ಕೀಲಿಗಳನ್ನು ಒತ್ತಿ ಪುನಃ ಮೊದಲಿನಂತೆಯೇ ಮಾಡೋಣ
ಡ್ರ್ಯಾಗ್ ಮತ್ತು ಡ್ರಾಪ್ ವಿಧಾನವನ್ನು ಬಳಸಿ ಚಿತ್ರವನ್ನು ಲಿಂಕ್ ಮಾಡೋಣ
ಇದು ಅತ್ಯಂತ ಸುಲಭ
ಚಿತ್ರವನ್ನು ಸ್ಪ್ರೆಡ್ ಶೀಟ್ ಗೆ ಡ್ರ್ಯಾಗ್ ಮಾಡುವಾಗ ಕಂಟ್ರೋಲ್ ಮತ್ತು Shift ಕೀಲಿಗಳನ್ನು ಒತ್ತಿ ಹಿಡಿದುಕೊಳ್ಳೋಣ
ಈಗ ಇಮೇಜ್ ಫೈಲ್ ಕಡತದಲ್ಲಿ ಲಿಂಕ್ ಆಗಿದೆ
CTRL ಮತ್ತು S ಕೀಲಿಯನ್ನು ಒಟ್ಟಿಗೇ ಒತ್ತುವ ಮೂಲಕ ಈ ಕ್ಯಾಲ್ಕ್ ಫೈಲ್ ಅನ್ನು ಸೇವ್ ಮಾಡೋಣ
ಕಡತವನ್ನು ಅನ್ನು ಕ್ಲೋಸ್ ಮಾಡೋಣ
ಈಗ ಚಿತ್ರವು ಸಂಗ್ರಹಿತವಾಗಿರುವ ಫೋಲ್ಡರ್ ಗೆ ಹೋಗೋಣ
ನಾವು ಫೈಲ್ ಗೆ ಸೇರಿಸಿರುವ ಇಮೇಜ್ 3ಜೆಪಿಜಿ ಅನ್ನು image4ಜೆಪಿಜಿ ಎಂದು ಮರು ನಾಮಕರಣ ಮಾಡೋಣ
ಪರ್ಸನಲ್ ಫೈನಾನ್ಸ್ trackerಒಡಿಎಸ್ ಫೈಲ್ ಅನ್ನು ಪುನಃ ಓಪನ್ ಮಾಡೋಣ
ಜೋಡಣೆಗೊಂಡಿರುವ ಚಿತ್ರವು ಪ್ರದರ್ಶಿತವಾಗದೇ ಇರುವುದನ್ನು ಗಮನಿಸಿ
ಲಿಂಕ್ ಲೇಖವು ದೋಷವನ್ನು ತೋರ್ಪಡಿಸುತ್ತಿದೆ
ಈ ಲಿಂಕ್ ಅನ್ನು ಡಿಲೀಟ್ ಮಾಡೋಣ
ಈ ಟ್ಯುಟೋರಿಯಲ್ ಅನ್ನು ಸೊಲ್ಪ ನಿಲ್ಲಿಸಿ ಈ ಕೆಳಗಿನ ಕಾರ್ಯವನ್ನು ಮಾಡಿ
ಕ್ಯಾಲ್ಕ್ ಹಾಳೆಯಲ್ಲಿ ಒಂದು ಚಿತ್ರವನ್ನು ಲಿಂಕ್ ಅನ್ನಾಗಿ ಸೇರಿಸಿ ಮತ್ತು ಅದನ್ನು ಸೇವ್ ಮಾಡಿ ಅನಂತರ ಕ್ಲೋಸ್ ಮಾಡಿ
ಈಗ ಚಿತ್ರವು ಸಂಗ್ರಹಿತವಾಗಿರುವ ಫೋಲ್ಡರ್ ಗೆ ಹೋಗಿ ಮತ್ತು ಅದನ್ನು ಡಿಲೀಟ್ ಮಾಡಿ
ಕ್ಯಾಲ್ಕ್ ಫೈಲ್ ಅನ್ನು ಒಪನ್ ಮಾಡಿ ಮತ್ತು ಅಲ್ಲಿ ಚಿತ್ರವು ಕಾಣುತ್ತದೆಯೇ ಎಂದು ಗಮನಿಸಿ
ಇಮೇಜ್ ಫೋಲ್ಡರ್ ನಲ್ಲಿ ಪುನಃ ಚಿತ್ರವನ್ನು ಪೇಸ್ಟ್ ಮಾಡಿ
ಕ್ಯಾಲ್ಕ್ ಫೈಲ್ ನಲ್ಲಿ ಚಿತ್ರವೂ ಕಾಣುತ್ತದೆಯೇ ಎಂದು ಪರೀಕ್ಷಿಸಿ
ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನ ಕೆಳಗೆ ಹೊಸ ಟೂಲ್ ಬಾರ್ ಅನ್ನು ಗಮನಿಸಿ
ಇದಕ್ಕೆ ಪಿಕ್ಚರ್ ಟೂಲ್ ಬಾರ್ ಎಂದು ಹೆಸರು
ಪಿಕ್ಚರ್ ಟೂಲ್ ಬಾರ್ ನ ಮೇಲಿಂದ ಎಡ ಭಾಗದಲ್ಲಿರುವ ಫಿಲ್ಟರ್ ವಿಕಲ್ಪವು ಚಿತ್ರದ ಬದಲಾವಣೆಗೆ ಬೇಕಾದ ವಿಕಲ್ಪಗಳನ್ನು ನಮಗೆ ಒದಗಿಸುತ್ತದೆ
CTRL ಮತ್ತು Z ಕೀಲಿಗಳನ್ನು ಒತ್ತಿ ಇದನ್ನು ಪುನಃ ಮೊದಲಿನಂತೆಯೇ ಮಾಡೋಣ
ಗ್ರಾಫಿಕ್ಸ್ ಮೋಡ್ ಬಟನ್ ಚಿತ್ರವನ್ನು ಬೂದು ಬಣ್ಣಕ್ಕೆ ಕಪ್ಪು ಬಿಳುಪಿಗೆ ಮತ್ತು ವಾಟರ್ ಮಾರ್ಕ್ ಆಗಿ ಪರಿವರ್ತಿಸಲು ವಿಕಲ್ಪಗಳನ್ನು ಹೊಂದಿದೆ
ಪಿಕ್ಚರ್ ಟೂಲ್ ಬಾರ್ ನಲ್ಲಿನ ಇನ್ನಿತರ ವಿಕಲ್ಪಗಳ ಬಗ್ಗೆ ಅನಂತರದಲ್ಲಿ ವಿಚಾರವನ್ನು ಮಾಡೋಣ
ಕ್ಲಿಪ್ ಬೋರ್ಡ್ ನಿಂದ ಚಿತ್ರವನ್ನು ಸೇರಿಸಲು ಕಲಿಯೋಣ
ಲಿಬ್ರಿಆಫಿಸ್ ಸ್ಪ್ರೆಡ್ ಶೀಟ್ ನಿಂದ ಇನ್ನೊಂದು ಸ್ಪ್ರೆಡ್ ಶೀಟ್ ಗೆ ಕ್ಲಿಪ್ ಬೋರ್ಡ್ ನಲ್ಲಿ ಸಂಗ್ರಹಗೊಂಡ ಚಿತ್ರಗಳನ್ನು ನಕಲು ಮಾಡಬಹುದು
abcಒಡಿಎಸ್ ಎಂಬ ಹೆಸರಿನಲ್ಲಿ ಹೊಸ ಸ್ಪ್ರೆಡ್ ಶೀಟ್ ಅನ್ನು ರಚಿಸೋಣ
ಇದು ನಮ್ಮ ಉದ್ದೇಶಿತ ದಾಖಲೆಡಾಕ್ಯುಮೆಂಟ್
personal finance trackerಒಡಿಎಸ್ ಕಡತದಲ್ಲಿ ನಾವು ಈಗಾಗಲೇ ಒಂದು ಚಿತ್ರವನ್ನು ಹೊಂದಿದ್ದೇವೆ
ಇದು ನಮ್ಮ ಸಂಪನ್ಮೂಲ ದಾಖಲೆಡಾಕ್ಯುಮೆಂಟ್
ಈಗ ಸಂಪನ್ಮೂಲ ದಾಖಲೆಯಿಂದ ನಕಲು ಮಾಡಬೇಕಾದ ಚಿತ್ರವನ್ನು ಆಯ್ದುಕೊಳ್ಳಿ
ಚಿತ್ರವನ್ನು ನಕಲು ಮಾಡಲು CTRL ಮತ್ತು C ಕೀಲಿಗಳನ್ನು ಒಟ್ಟಿಗೆ ಒತ್ತಿರಿ
ಈಗ ಚಿತ್ರವು ಕ್ಲಿಪ್ ಬೋರ್ಡ್ ನಲ್ಲಿ ಸಂಗ್ರಹಗೊಂಡಿರುತ್ತದೆ
abcಒಡಿಎಸ್ ಎಂಬ ಉದ್ದೇಶಿತ ಕಡತವನ್ನು ತೆರೆಯೋಣ
abcಒಡಿಎಸ್ ನಲ್ಲಿ ನೀವು ಸೇವ್ ಮಾಡಿರುವ ಚಿತ್ರವನ್ನು ಸೇರ್ಪಡಿಸಲು ಬಯಸುವ ಸ್ಥಳವನ್ನು ಆಯ್ದುಕೊಳ್ಳಿ
ಈ ದಾಖಲೆಗೆ ಚಿತ್ರವನ್ನು ಸೇರಿಸಲು CTRL ಮತ್ತು V ಕೀಲಿಗಳನ್ನು ಒಟ್ಟಿಗೆ ಒತ್ತಿರಿ
ನಮ್ಮ ಉದ್ದೆಶಿತ ದಾಖಲೆಗೆ ಚಿತ್ರವು ಸೇರ್ಪಡೆಗೊಂಡಿರುವುದನ್ನು ಗಮನಿಸಿ
ಕ್ಯಾಲ್ಕ್ ಗ್ಯಾಲರಿಯಿಂದ ಚಿತ್ರವನ್ನು ನೇರವಾಗಿ ಸೇರ್ಪರ್ಡಿಸುವುದನ್ನು ಕಲಿಯೋಣ
ಗ್ಯಾಲರಿ ಯು ನಿಮ್ಮ ಸ್ಪ್ರೆಡ್ ಶೀಟ್ ಗೆ ಸೇರ್ಪಡಿಸಬಹುದಾದ ಚಿತ್ರಗಳನ್ನು ಮತ್ತು ಧ್ವನಿಗಳನ್ನು ಹೊಂದಿದೆ
ಇದನ್ನು ಮಾಡಲು ಕಲಿಯೋಣ
ಸ್ಟಾಂಡೆರ್ಡ್ ಟೂಲ್ ಬಾರ್ ನಲ್ಲಿರುವ ಗ್ಯಾಲರಿ ಐಕಾನ್ ಅನ್ನು ಕ್ಲಿಕ್ಕಿಸಿ
ಅದರೊಂದಿಗೆ ಮೆನು ಬಾರ್ ನಲ್ಲಿರುವ ಟೂಲ್ಸ್ ವಿಕಲ್ಪವನ್ನು ಅನ್ನು ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಗ್ಯಾಲರಿ ವಿಕಲ್ಪವನ್ನು ಕ್ಲಿಕ್ಕಿಸಿ
ಈಗ ಗ್ಯಾಲರಿ ಯಲ್ಲಿರುವ ಚಿತ್ರಗಳಲ್ಲಿ ನಿಮ್ಮ ಕಡತಕ್ಕೆ ಸೇರಿಸಲು ಇಚ್ಛಿಸುವ ಚಿತ್ರವನ್ನು ಕ್ಲಿಕ್ ಮಾಡಿ
ಗ್ಯಾಲರಿ ಇಂದ ಚಿತ್ರವನ್ನು ಡ್ರ್ಯಾಗ್ ಮಾಡಿ ಸ್ಪ್ರೆಡ್ ಶೀಟ್ ನಲ್ಲಿನ ನಿಮಗೆ ಬೇಕಾದ ಸ್ಥಾನದಲ್ಲಿ ಅದನ್ನು ಇರಿಸಿ
personal finance trackerಒಡಿಎಸ್ ಕಡತಕ್ಕೆ ಚಿತ್ರಗಳು ಸೇರ್ಪಡೆಯಾಗಿರುವುದನ್ನು ಗಮನಿಸಿ
ಇಲ್ಲಿಗೆ ಲಿಬ್ರಿಆಫಿಸ್ ಸಿಎಎಲ್ಸಿ ನ ಈ ಟ್ಯುಟೋರಿಯಲ್ ಮುಕ್ತಾಯವಾಗುತ್ತದೆ
ಇಲ್ಲಿ ನಾವು ಸ್ಪ್ರೆಡ್ ಶೀಟ್ ಗೆ ವಿವಿಧ ರೀತಿಯಲ್ಲಿ ಇಮೇಜ್ ಫೈಲ್ ಗಳನ್ನು ಸೇರ್ಪಡಿಸಲು ಕಲಿತಿದ್ದೇವೆ
ಉದಾಹರಣೆಗಾಗಿ ಒಂದು ಫೈಲ್ ನಿಂದ ಕ್ಲಿಪ್ ಬೋರ್ಡ್ ನಿಂದ ಅಥವಾ ಗ್ಯಾಲರಿಯಿಂದ ಚಿತ್ರಗಳ ಸೇರ್ಪಡೆ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
ಯಾರು ಆನ್¬ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಟ್ಯುಟೋರಿಯಲ್ ನ ಅನುವಾದಕ ಪ್ರಜ್ವಲ್ ಮತ್ತು ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ ಧನ್ಯವಾದಗಳು